ಇದು ಪ್ರವಾಹ ನಿಯಂತ್ರಣ ಮತ್ತು ವಿದ್ಯುತ್ ಉತ್ಪಾದನೆಗೆ ಹೆಸರುವಾಸಿಯಾಗಿದೆ ಅಣೆಕಟ್ಟು ಸುಮಾರು ಹದಿನೈದು ಸಾವಿರದ ಏಳು ನೂರು ಹನ್ನೆರಡು ಅಡಿ ಉದ್ದವಾಗಿದೆ.

ಈ ಅಣೆಕಟ್ಟು ಪ್ರವಾಸಿಗರಿಗೆ ಒಂದು ಸುಂದರವಾದ ತಾಣವಾಗಿದೆ ಮತ್ತು ಇದರ ಸುತ್ತಲೂ ದಟ್ಟವಾದ ಕಾಡುಗಳಿವೆ.

ಈ ಚಿತ್ರದಲ್ಲಿ ವಿವಿಧ ತೂಕದ ಡಂಬಲ್ಸ್ ಗಳನ್ನು ಕಾಣಬಹುದು ಡಂಬಲ್ಸ್ ಗಳನ್ನು ಕಪ್ಪು ಬಣ್ಣದಿಂದ ಗುರುತಿಸಲಾಗಿದೆ.

ಈ ಚಿತ್ರವು ಎರಡು ವಿಭಿನ್ನ ಸ್ಥಳಗಳನ್ನು ತೋರಿಸುತ್ತದೆ ಮೋದಲೆಯದು ಒಳಾಂಗಣ ಸಬಂಗಣವಾಗಿದ್ದು ಕೆಂಪು ಕಾರ್ಪೆಟ್ ಮತ್ತು ಎರಡು ಬದಿಗಳಲ್ಲಿ ಬಿಳಿ ಸೋಫಾವನ್ನು ಒಂದಿದೆ.

ಈ ಚಿತ್ರವು ಬೆಂಗಳೂರಿನಲ್ಲಿರುವ ಟೇಸ್ಟಿ ಬೇಕ್ಸ್ ಎಂಬ ಬೇಕರಿ ಮತ್ತು ದಿನಸಿ ಅಂಗಡಿಯ ಮುಂಭಾಗವನ್ನು ತೋರಿಸುತ್ತದೆ.

ಈ ಚಿತ್ರವು ದೊಡ್ಡ ಸಭಾಂಗಣವನ್ನು ತೋರಿಸುತ್ತದೆ ಇದು ಮದುವೆ ಅಥವಾ ಸಮಾರಂಭಕ್ಕೆ ಸೂಕ್ತವಾಗಿದೆ ಸಭಾಂಗಣವು ಬಿಳಿ ಬಣ್ಣದ ಸೋಪಾಗಳು ಮತ್ತು ಕೆಂಪು ಮತ್ತು ಚಿನ್ನದ ವಿನ್ಯಾಸದ ರತ್ನ ಕಂಬಳಿಯಿಂದ ಅಲಂಕರಿಸಲ್ಪಟ್ಟಿದೆ.

ಈ ಚಿತ್ರವು ಅಂಚೆ ಕಚೇರಿಯ ಒಳಬಾಗವನ್ನು ತೋರಿಸುತ್ತದೆ ಇಲ್ಲಿ ಕೌಂಟರ್ ಗಳು ಸಿಬ್ಬಂದಿ ಮತ್ತು ಕೆಲ ಗ್ರಾಹಕರನ್ನು ನಾವು ಈ ಚಿತ್ತದಲ್ಲಿ ಕಾಣಬಹುದು.

ಈ ಕಟ್ಟದವು ಬಿ_ಎಂ_ಎಸ್ ಆಸ್ಪತ್ರೆ ಆಗಿದೆ ಇದು ಬೆಂಗಳೂರಿನಲ್ಲಿದೆ ಬಿ_ಎಂ_ಎಸ್ ಆಸ್ಪತ್ರೆಯನ್ನು ಸಾವಿರದ ಎಂಬೈನುರಾ ಐವತ್ತರ ದಶಕದಲ್ಲಿ ಬಿ ಎಂ ಶ್ರೀನಿವಾಸಯ್ಯನವರು --

ಈ ಚಿತ್ರವು ಹೋಟೆಲ್ ಕೋಣೆಯ ಒಳಾಂಗಣ ವಿನ್ಯಾಸವನ್ನು ತೋರಿಸುತ್ತದೆ ಕೋಣೆಯಲ್ಲಿ ಒಂದು ಹಾಸಿಗೆ.

ಅವರು ಹಸಿರು ಬಣ್ಣದ ಕಂಟೇನರ್ ನಿಂದ ದ್ರಾವಣವನ್ನು ಗಿಡಗಳ ಮೇಲೆ ಸಿಂಪಡಿಸುತ್ತಿದ್ದಾರೆ ಇದು ಕೃಷಿಗೆ ಸಂಬಂಧಿಸಿದ ಚಿತ್ರವಾಗಿದ್ದು.

ಚಿತ್ರದಲ್ಲಿ ಕೆಲವು ಗ್ರಾಹಕರು ಮತ್ತು ಅಂಗಡಿಯ ಸಿಬ್ಬಂದಿ ಇದ್ದಾರೆ.

ದೇವಾಲಯದ ಆವರಣದಲ್ಲಿ ದೊಡ್ಡದಾದ ಕೊಳವಿದೆ ಇದು ಹಸಿರಿನಿಂದ ಆವ್ರುತವಾಗಿದೆ.